ಇಲ್ಲೊಂದು ಮಾಲ್ಟ್ ಕಾಣುತ್ತಿದೆ. ಮಲ್ಟಿ ಹೆಸರು ಟಾಯ್ಸ್ ಎಂದು ಹೇಳಿ ಕೂಡ ಎಷ್ಟು ಸುಂದರವಾಗಿ ಕಾಣುತ್ತಿದೆ. ನೋಡಿ ಗೈಸ ಇಲ್ಲಿ ಎಲ್ಲ ರೀತಿಯ ವಸ್ತುಗಳು ತಿನಿಸುಗಳು ಹಾಗೂ ದಿನಸಿಗಳು ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಸಾಮಗ್ರಿಗಳು ಕೂಡ ದೊರೆಯುತ್ತದೆ ಗೈಸ.

ಯಾವುದೇ ಒಂದು ಕುನ್ಸಿಲಿಂಗ್ ರೂಮ್ ಕಾಣ್ತಾ ಇದೆ ಕುನ್ಸಿಲೈನ್ ರೂಮ್ನಲ್ಲಿ ಸೆಲೆಕ್ಷನ್ ಹುದಾಗ ಈ ಕೋನ್ಸಿಲಿಂಗ್ ರೂಮ್ಗೆ ಹೂಗಬೇಕಾಗುತ್ತದೆ ಹಾಗೂ ಅವರೂ ಕೇಳುವ ಎಲ್ಲ.

ನಮಸ್ಕಾರ ನೀವು ಇಲ್ಲಿ ನೋಡುತ್ತೀರಿ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕೋರ್ಸ್ಚಿತ್ರ ಸೆಂಚುರಿಯನ್ ಕಾಲೇಜ್ ಅಂತ ಕೂಡ ಕರೀತಾರೆ. ಇದು ಮೈಸೂರಿನಲ್ಲಿಗಳು.

ಇದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಕೂಡ ಒಂದು ದಿವಸ ನೀವೇನಾದ್ರು ಎಂಜಿನಿಯರಿಂಗ್ ಮಾಡಬೇಕು ಅಂದುಕೊಂಡಿದ್ದರೆ ಈ ಕಾಲೇಜಿನಲ್ಲಿ ಮಾಡಬಹುದು. ಯಾಕೆಂದರೆ ಅಷ್ಟು ಚೆನ್ನಾಗಿ ಟೀಚಿಂಗ್ ಆಗೋ ಪ್ಲೇಸ್ ಕೂಡ ಆಗುತ್ತದೆ.

ಇದು ಇಲ್ಲಿ ಚಿರತೆ ನೋಡು ಯಾವತ್ತೂ ಚಿರತೆ ನೋಡೇ ಇರುದಿಲ್ಲ ಆದರೆ ಮೈಸೂರಿನಲ್ಲಿ ಪಾರ್ಕಿಗೆ ಒಂದು ಬಾರಿ ವಿಸಿಟ್ ಮಾಡಿ ಎಲ್ಲ ರೀತಿಯ ಪ್ರಾಣಿ --